ತುಂಬಾ ಸಖತ್ತಾಗಿ ಮಾಡೋ ಅಂತ ಕಟಿಂಗ್ ಚೆನ್ನಾಗಿ ಮಾಡ್ತಾನೆ ಇಲ್ಲಿ ಕಟಿಂಗ್ ಬಂದು ಮಾಡಿಸ್ಕೊಳ್ಳಿ.

ಸ್ಟೇಷನರಿ ಅಂಗಡಿ ಏನು ಸ್ಟೇಷನರಿ ಐಟಂ ಬೇಕು ಎಲ್ಲ ಸಿಗುತ್ತೆ ಇಲ್ಲಿ.